ಚರ್ಚ್ ಇದೆ. ಲೈಟಿಂಗ್ಸ್ ಬಿಟ್ಟಿದ್ದಾರೆ ಪಕ್ಕದಲ್ಲೆ ಮತ್ತೆ ಅಪ್ ಇದು ಬಿಲ್ಡಿಂಗ್ ಕಟ್ಟತಿರೋದು ಇದೆ ಸುತ್ತ ಕಾಂಪೌಂಡ್ ಇದೆ. ಗಿಡ ಮರಗಳಿದ್ದಾವೆ ಮನೆಗಳಿದೆ ಮತ್ತೆ ಒಳ್ಳೆ ಪೇಂಟಿಂಗ್ ಇದೆ.

ಗ್ರಾನೈಟ್ ಕಲ್ಲು ಮತ್ತೆ ಆಕಡೆ ಒಬ್ಬ್ರು ಯಾರೋ ನಿಂತಾರೆ.

ಒಳ್ಳೆ ಗುಡ್ಡ ಬೆಟ್ಟಗಳಿದೆ ಗಿಡಮರಗಳಿದೆ ಮತ್ತೆ ಇಲ್ಲಿ ಕ್ಯಾಂಪಿಂಗ್ ಹಾಕಿದ್ದಾರೆ ಮತ್ತೆ ಒಳ್ಳೆ ಕೆಂಪ್